ಮತ್ತೊಂದಿಷ್ಟು ಜನಗಳದಾರ ಮತ್ತು ರೋಡ್ ಮೇಲೆ ಒಂದೆರಡು ಸ್ಕೂಟಿ ಗಳು ಮತ್ತು ಆಟೊ ಗಳು ಹೋಗತಾವ.

ಇದು ಒಂದು ಚೆರಿ ಈ ಚೆರಿಯ ಮುಂದಗಡೆ ಒಂದು ಗಿಡ ಇದೆ ಆ ಕೆರಿ ತುಂಬ ಚೆನ್ನ್ ತುಂಬ ಸುಂದರವಾಗಿದೆ ಅದರಲ್ಲಿ --

ಇದು ಒಂದು ಸುಂದರವಾದ ಪಾರ್ಕ್ ಈ ಪಾರ್ಕ್ ಒಳಗಡೆ ಬಹಳಷ್ಟು ಗುಡ್ಡಗಳಾದವ.

ಇದು ಒಂದು ಹಾಗಲಕಾಯಿ ಈ ಹಾಗಲಕಾಯಿ ಗಿಡದಲ್ಲಿ ಹುಟ್ಟಿದೆ ಅದು ಹಚ್ಚ ಹಸಿರಾಗಿದೆ.

ಮತ್ತ್ ಅದರ ಎಲೆಗಳನ್ನು ಕೂಡ ಹಸಿರಾಗಿವೆ ಇಲ್ಲಿ ಬಹಳಷ್ಟು ಹಾಗಲಕಾಯಿಗಳಿವೆ ಅದಾ --

ಆ ಕುರ್ಚಿಗಳದಾವು ಮತ್ತ್ ಲೈಟ್ಸ್ ಗಳಾದವು ಫ್ಯಾನ್ ಅದಾವು ಮತ್ತಿಲ್ಲಿ ಕಲರ್ ಕಲರ್ ಲೈಟ್ಸ್ ಅದಾವು ಮತ್ತದರ ಮುಂದಗಡೆ ಒಂದು ದೊಡ್ಡದಾದ ಟಿವಿ ಇದೆ.

ಒಂದಿಷ್ಟು ಪವರ್ ಫ್ಲವರ್ ಬಹಳಷ್ಟು ಫ್ಲವರ್ ಪೋಟ್ಗ ಳದಾವ ಮತ್ತ್ ಬಿಲ್ಡಿಂಗ್ ಕಲರ ಹಾಲ್ ಕಲರ ಮತ್ತು ಹಳದಿ.

ಇದು ಒಂದು ಹೂವಿನ ಅಂಗಡಿ ಇಲ್ಲಿ ಹೂಗಳನ್ನು ಪೋಣಿಸಿ ಮಾಲೆಯನ್ನು ಮಾಡಿ ಇಲ್ಲಿ ಒಂದು ನೇತು ಹಾಕಿದ್ದಾರೆ ಮತ್ತು ಹೂವಿನ ಕಲರ್ --

ಮತ್ತದರ ಸಮುದ್ರದ ಪಕ್ಕದಲ್ಲಿ ಗಿಡ ಮರಗಳಾದವು ಬೆಟ್ಟಗಳಾದವು.

ಮತ್ತು ಸುತ್ತ ಮುತ್ತಲು ಗೇಟಗಳಿವೆ ಇದೆ ಹಚ್ಚ ಹಸಿರಾಗಿವೆ ಗ್ರೌಂದ್ ಅದರ ಪಕ್ಕದಲ್ಲಿ ಒಂದೆರಡು ಟೇಬಲ್ಸ --

ಇಲ್ಲಿ ಒಂದು ಟೇಬಲ್ ಇದೆ ಆ ಟೇಬಲ್ ನ ಮೇಲೆ ಬಹಳಷ್ಟು ಸ್ಪ್ರೇ ಗಳ ಡಬ್ಬಿಗಳದಾವ ಮತ್ತೊಂದು ಜಗ್ಗಿ ನ ಟೈಪ್ ಇದೆ.

ಇಲ್ಲಿ ಒಂದು ರೋಡ್ ಇದೆ ಆ ರೋಡ್ ನ್ ಮೇಲೆ ಬಹಳಷ್ಟು ಬೈಕ್ ಗಳನ್ನು ನಿಲ್ಲಿಸಿದ್ದಾರೆ ಆ ರೋಡ್ ಪಕ್ಕದಲ್ಲಿ ಒಂದೆರಡು ಅಂಗಡಿಗಳು ಅದಾವ .

ಅಂಗಡಿಯ ಮೆಲೆ ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡ್ ನ ಕಲರ್ ನೀಲಿ ಕಲರ್ ಇದೆ ಮತ್ತಿಲ್ಲಿ ರೋಡ್ ಮೇಲೆ ಒಬ್ಬ --

ಇಲ್ಲಿ ಒಂದು ಗಾರ್ಡನ್ ಇದೆ ಆ ಗಾರ್ಡನ್ ನ ಮಧ್ಯದಲ್ಲಿ ಒಂದೆರಡು ಮನೆಗಳದಾವು ಮತ್ತ ಸುತ್ತಮುತ್ತಲು ಗಿಡಗಳದಾವು ಅದು ಹಚ್ಚ ಹಸಿರು --

ಇದು ಒಂದು ಮನೆ ಈ ಮನೆಯ ಮುಂದುಗಡೆ ಒಂದು ಕಾರಿದೆ ಆ ಕಾರಿನ ನ ಕಲರ್ ನೀಲಿ ಕಲರ್ ಇದೆ ಅದರ ಹಿಂದೆ ಡಿಕ್ಕಿದೆ ಆ ಡಿಕ್ಕಿಯನ್ನು ಓಪನ್ ಮಾಡಿದ್ದಾರೆ.

ಇದು ಒಂದು ಕ್ಲಾಸ್ ರೂಮ್ ಈ ಕ್ಲಾಸ್ ರೂಮ್ ಒಳಗಡೆ ಬೋರ್ಡ್ ಇದೆ ಆ ಬೋರ್ಡ್ ನ ಕಲರ್ ಕರಿ ಕಲರ್ ಇದೆ ಮತ್ತು ಗೋಡೆ ಗೋಡೆಗೆ ಒಂದೆರಡು ಫೊಟೊ ಗಳನ್ನು ಹಾಕಿಸಿದ್ದಾರೆ .

ಇದು ಒಂದು ಮನೆ ಈ ಮನೆಯ ಒಳಗಡೆ ಒಂದು ಟೇಬಲ್ ಆ ಟೇಬಲ್ ಮೇಲೆ ಒಂದು ವೀಣೆ ಇದೆ.

ಸ್ಕೂಟಿ ಮತ್ತು ಬೈಕ್ ಆಟೊ ಬಹಳಷ್ಟು ಬೈಕ್ ಗಳಾದವು ಎರಡು ಸ್ಕೂಟಿ ಅದಾವು.